ಈಗೆಲ್ಲ ಒಳ್ಳೆ ಹೆಲ್ಪ್ ಆಗುತ್ತೆ ಆಹ್ಹ್ಹ್ ಕೂಲಿಯವರನ್ನ ಕರ್ಕೊಂಡು ಹೋಗ್ತಾರಾ ಮತ್ತ್ ಅಲ್ಲೆಲ್ಲ ಮಾಲ್ ಹಾಕೊಂಡು ಬರ್ತಾರಾ ಅವಾಗೆಲ್ಲ ಎತ್ತಿನಗಾಡಿ ಕಟ್ಕೊಂಡು ಹೋಗ್ಬೇಕು ಅದು ಸ್ವಲ್ಪ ದಿನ ತಡಾಗ್ತೇತ್ತಿ ಒಟ್ಟು ಇದರಿಂದ ಮಾಲ್ ಹೊಡ್ಕೊಂಡು ಹೋಗ್ಬೇಕಾ ಹಳ್ಳಿಯವರಿಗೆ ಮಾಲ್ ಕೊಡಿಕೊಂಡು ಹೋಗ್ಬೇಕು ಪ್ರತಿಯೊಂದಕ್ಕೂ ಹೆಲ್ಪ್ ಇದು ಹಳ್ಳಿಯವರಿಗೂ ಹೆಲ್ಪ್ ಸಿಟಿ ನವರಿಗೂ ಹೆಲ್ಪ್ ಈ ಗಾಡಿಯಿಂದ ತುಂಬಾ ಹೆಲ್ಪ್ ಅಗೈತ್ತಿ.

ಇರುತ್ತೆ ಇದು ಫ್ರೀ ಫ್ರೀಡಂ ಆಗಿ ಬಿಟ್ಟರ ಡಾನ್ಸ್ ಕ್ಲಾಸ್ ಇದೆ ಎಲ್ಲ ಇದೆ ಕಾಸ್ ಹಕ್ ತಂದೆ ತಾಯಿ--

ದುರ್ಗಮ್ಮ ಗುಡಿ ಅಂದ್ರೆ ಎಲ್ಲರ ನಂಬಿಕೆ ಎಲ್ಲರು ಹೋಗ್ಬೇಕು ಮಕ್ಕಳು ಆಗ್ಲಿ ದೊಡ್ಡವರು ಆಗ್ಲಿ ಎಲ್ಲರು ದೇವರ ಗುಡಿಗೆ ಹೋಗ್ಲೇ ಬೇಕು ದುರ್ಗಮ್ಮನ ಗುಡಿ ಅಂದ್ರೆ ಏನೋಒಂದು ಅನ್ಕೊಂಡು ನಾವು ಬಂದಿವಿ ಅಂದ್ರೆ ಅದು ನಿಜವಾಗ್ಲೂ ಆಗೇ ಆಗ್ತಿತ್ತೆ ಭಕ್ತಿ ಕೂಟ ನಾವು ಬೇಡ್ಕೊಂಡು ನಾವು ಬೇಡ್ಕೊಂಡು ಬಂದಿವಿ ಅಂದ್ರೆ ಆಗೇ ಆಗ್ತತ್ತೆ ಆಮೇಲೆ ಅವರು ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬಲೇ ಬೇಕು ದುರ್ಗಮ್ಮವ್ವ ಅಂದ್ರೆ ಎಲ್ಲರು ನಂಬಿಕೆ.

ಬಹಳ ಇವಾಗ ಅನುಕೂಲ ಕರವಾಗಿ ಚೆನ್ನಾಗ್ ಮಾಡ್ಕೊಟ್ರು ಆಗ ಅಂದ್ರೆ ಊರಲ್ಲಿ ಒಂದ್ ಹತ್ತ್ ಸಾಕಾಗ್ತಿತ್ತು ಈಗ್ ಅಂದ್ರೆ ಎಲ್ಲ ಏರಿಯಾ ಏರಿಯಾಗೆ ಲೈಟ್ ಕಂಬಗಳು ಅದರಿಂದ ಒಳ್ಳೆ ಉಪಯೋಗ ಆಗ್ತತ್ತೆ ಎಲ್ಲ ಓಣಿ ನೆಲ್ಲಾ --

ಊರಾಗೊಂಡು ಸ್ಕೂಲ್ ಆಗ ಎಲ್ಲೋ ಒಂದು ಗುಡಿಯಾಗ ಕೂರಿಸ್ತಾಇದ್ರೂ ಈಗೆಲ್ಲ ಮನೆ ಮನೆ ಗಣಪ ಓ ಏರಿಯಾ ಏರಿಯಾ ಗಣಪ ಗಣಪನ ಹಬ್ಬ ಅಂದ್ರೆ ದೊಡ್ಡ್ ಕಥೆ ಮಕ್ಕಳು ಎಲ್ಲರು ಮಾಡೋದು ಅದರಿಂದ ಒಂದು ಖುಷಿ ಪಟ್ಕೊಂಡ್ತಾರೆ ಮಾಡಿ.

ಪ್ರತಿಯೊಬ್ಬ ಮಕ್ಕಳಿಗೆ ಎಜುಕೇಶನ್ ಇಂಪರ್ಡೆಂಟ್ ಪ್ರತಿಯೊಬ್ಬ ತಂದೆ ತಾಯಿ ಇವಾಗ ಹೋಗಿ ತಂದೆ ಎಷ್ಟೋ ಕಷ್ಟ ಪಟ್ಟು ದುಡಿತ್ತಾನೆ ಅಡ್ರೆ ಮಕ್ಕಳು ಓದ್ಲಿ ಮಕ್ಕಳು ಬೆಸ್ ಮಕ್ಕಳು ಬುದ್ದಿವಂತ ಆಗ್ಲಿ ಅಂತಂದೆ ಈ ಈಗ ಓದಿದ್ರೇನೇ ಮುಂದೆ ಜೀವನ ಓದ್ ಇಲ್ ಇದ್ರೆ ಏನು ಇಲ್ಲ ಓದ್ಲೇ ಬೇಕು .